ನಮ್ಮ ಗೆಳೆಯರು ನಾವು ಬಹಳಷ್ಟು ಖುಷಿ ಖುಷಿ ಲವಲವಿಕೆಯಿಂದ --

ಕೆಲವೊಬ್ಬರಿಗೆ ಹೆಚ್ಚು ವರ್ಕ್ ಇರುತ್ತದೆ ಹಾಗು ಕೆಲವರಿಗೆ ಸ್ವಲ್ಪವೇ ವರ್ಕ್ ಇರ್ತದೆ ಬಹಳಷ್ಟು ಕಷ್ಟ ಪಡುತ್ತಿರುತ್ತಾರೆ ಒಬ್ರು.

ಎಂತಾ ಸುಂದರವಾದ ದೃಶ್ಯವನ್ನು ನೋಡುವುದಕ್ಕೆ ಬಹಳಷ್ಟು ಖುಷಿ ಖುಷಿ ಎಂದರೆ ಬಹಳಷ್ಟು ಖುಷಿ ಆಗುತ್ತೆ ನಮಗೆ.

ವಿವಿಧತರವಾದ ಸುಂದರವಾದ ಪಕ್ಷಿಗಳು ನೋಡಿ. ಈ ಹದ್ದು ಹಾಗು ಬಹಳಷ್ಟು ಪಕ್ಷಿಗಳನ್ನು ನಾವು ನೋಡಿದ್ದೀವಿ.